ಹಾಗೂ ಇದರಲ್ಲಿ ನಾನಾ ತರದ ಹೂವಿನ ಗಿಡಗಳಿವೆ ಮತ್ತು ಇದರಲ್ಲಿ ಚೆಂಡು ಹೂವು ಮತ್ತು ರೋಜ್ ಎಂಬುವ ನಾನಾ ತರದ ಹೂವುಗಳಿವೆ. ಧನ್ಯವಾ --

ಆ ಬ-ಬಾಕಲಿನಲ್ಲಿಎಷ್ಟು ಕೊಂಡ ಜನ ನಿಂತಿದ್ದಾರೆ ಹಾಗೂ ಈ ಮನ್ ಈ-ಈ ಚಿತ್ರದಲ್ಲಿ ಎದ್ದು ಹೊಡಿಯುವುದೆನೆಂದರೆ ಆ ಮನೆ ಮತ್ತು ಅದರ ಬಣ್ಣ. ಅಲ್ಲಿ ಜಾಸ್ತಿ ಜನ ನಿಂತಿದ್ದಾರೆ ಹಾಗೂ ಈ ಲೈಟಿಂಗ್ ಕೂಡ ಮಸ್ತ್ ಆಗಿದೆ ಮತ್ತು ಒಳ್ಳೆಯದ್ದಾಗಿದೆ .

ಮತ್ತು ಇಬ್ಬರು ಅಲ್ಲಿ ಒಬ್ಬನು ಹೆಲ್ಮಟ ಇಡಕೊಂಡು ಬರ್ತಾಇದಾನೆ. ಒಬ್ಬನು ಉಮ್ ಬರ-ಬರಕುತ್ತಿದಾನೆ ಮತ್ತು ಅಲ್ಲಿ ಸ್ಕೂಟಿ ನಿಂತಿದೆ ಮತ್ತುಇಲ್ಲಿ ಒಬ್ಬ ವ್ಯೆಕ್ತಿ ಕೈಯಲ್ಲಿಏನೋ ಹಿಡಿದುಕೊಂಡು ಕೂತಿದ್ದಾನೆ.